ಇದು ನಾಕು ಗಂಟೆ ಎರಡು ನಿಮಿಷ ಕ್ಕೆ ಫಿನಿಷ್ ಮಾಡಬೇಕು ವಿಧಾನ ಸೌಧ ಟೋಲ್ ಇಂದ ಮೈಸೂರು ಟೋಲ್ ಗೇಟ್ ಗೆ.

ಈಗೇನು ಸುರಿಗೆ ಮರ ಸಾಗುವಾನಿ ಮರ ಹ್ಮ್ ಮತ್ತೆ ಕಾಡು ಮರಗಳು ಬೆಳೆಯೋದು--

ಏನೂ ಇಲ್ಲ ಎಂತದ್ದು ಇಲ್ಲ.